ಇಲ್ಲಿ ವ್ಯಕ್ತಿಗಳು ರಸ್ತೆಯ ಟಾರ್ ಕೆಲಸವನ್ನು ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಇದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಬಿಲ್ಡಿಂಗ್ ಗಳು ಟ್ಯಾಂಕ್ ಗಳನು ನಾವು ಕಾಣಬಹುದು.

ಒಟ್ಟಾರೆಯಾಗಿ ಈ ಜಿಮ್ ನಲ್ಲಿ ಕೆಂಪು ಮತ್ತು ಹಳದಿ ಬಣ್ಣವನ್ನು ನಾವು ಕಾಣಬಹುದು.

ಇದು ಒಂದು ಆಫೀಸ್ ಎಂದು ನಮಗೆ ತಿಳಿದುಬರುತ್ತದೆ ಇದರ ಒಳಗಡೆ ಹಲವಾರು ರೀತಿಯ ಕಂಪ್ಯೂ--

ಆ ಕೆಳಗಡೆ ಒಂದು ನದಿ ಹರಿಯುತ್ತಿರುವುದನ್ನು ನಾವು ಕಾಣುತ್ತೇವೆ.

ಇದು ಒಂದು ಹಾಸ್ಪಿಟಲ್ ನ ಒಳಾಂಗಣ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ ಇದರಲ್ಲಿ ಮೂರು ಚೇರ ಗಳನ್ನು ಒಂದು ಟೇಬಲ್ ಅನ್ನು ನಾವು ಕಾಣು --

ಇದು ಸುಂದರವಾಗಿ ಕಾಣುತ್ತದೆ ಬಲೂನ್ ಗಳನು ಅಂಟಿಸಿರುವುದರಿಂದ ಈ ದೃಶ್ಯವೂ ಅತ್ಯಂತ ಮನೋರವಾಗಿದೆ ಎಂದು ಹೇಳಬಹುದು.

ಇದು ಒಂದು ಆಫೀಸಿನ ಒಳಂಗಣ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ದೊಡ್ಡದಾದ ಕಿಟಕಿಯನ್ನು ಅಳವಡಿಸಿರುವುದನ್ನು ನಾವು ಇಲ್ಲಿ ವೀಕ್ಷಿಸುತ್ತೇವೆ.

ಇಲ್ಲಿ ಕುರ್ಕುರೆ ಹಾಡಿಗೆಯನ್ನು ಹಾಕಿರುವುದನ್ನು ನಾವು ಕಾಣುತ್ತೇವೆ.

ಇದರಲ್ಲಿ ಎರಡು ದೊಡ್ಡದಾದ ಬೆಡ್ ಅನ್ನು ನಾವು ಕಾಣಬಹುದು.

ಒಟ್ಟಾರೆಯಾಗಿ ಈ ದೃಶ್ಯವು ನೋಡಲು ತುಂಬಾ ಸುಂದರವಾಗಿದೆ ಎಂದು ಹೇಳಬಹುದು.

ಒಂದು ಅಯ್ಯಂಗಾರ್ ಬೇಕರಿ ಯ ಮುಂಭಾಗದ ಚಿತ್ರಣ ಎಂದು ನಮಗೆ ತಿಳಿದು ಬರುತ್ತದೆ ಇದರ ಮೆಲ್ಬಾಗದಲ್ಲಿ ಶ್ರೀ ಅಯ್ಯಂಗಾರ್ ಬೇಕರಿ ಮತ್ತು ಸ್ವೀಟ್ಸ್ ಅಂಡ್ ಸ್ಟಾಲ್ಸ್ ಎಂದು ಬರೆದಿರುದನ್ನು ನಾವು ಕಾಣುತ್ತೆವೆ.

ಅದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಬಿಲ್ಡಿಂಗ್ ಗಳನ್ನು ನಾವು ಕಾಣುತ್ತೇವೆ.

ಇದಕ್ಕೆ ತಗಡಿನ ಶೆಡ್ಡಿನ ಆಕಾರದ ಕಾಂಪೌಂಡ್ ಅನ್ನ ಅಳವಡಿಸಿರುವುದನ್ನು ನಾವು ಕಾಣಬಹುದು.

ಇದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಕಾಂಪೌಂಡ್ ವ್ಯವಸ್ಥೆ ಇರುವುದನ್ನು ನಾವು ಕಾಣಬಹುದು.

ಅಂಗಡಿಯ ಒಳಾಂಗಣ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ಮೇಲ್ಗಡೆ ದಾಟಫಲವನ್ನು ಕಟ್ಟಿರುವುದನ್ನು ನಾವು ಕಾಣುತ್ತೇವೆ.

ಹಾಗು ಕೆಳಗಡೆ ಕೆಲವು ಫೋಟೋ ಗಳನ್ನು ನಾವು ಕಾಣಬಹುದು ಈ ಅಂಗಡಿ ಮೇಲ್ಬಾಗದಲ್ಲಿ--

ಒಂದು ಬೇಕರಿ ಯ ದಲ್ಲಿ ತೆಗೆದುಕೊಂಡಿರುವ ದೃಶ್ಯ ಎಂದು ನಾವು--

ಇದರ ಬಾಜು ಬಿಳಿ ಮತ್ತು ಕಪ್ಪು ಬಣ್ಣದ ಕೆಕ್ಕನ್ನು ನಾವು ಕಾಣುತ್ತೇವೆ.

ಹಾಗು ಒಬ್ಬ ವ್ಯಕ್ತಿಯು ಬೈಕಿನಲ್ಲಿ ಕುಳಿತಿರುವುದನ್ನು ಕಾಣಬಹುದು ಅದರ ಹಿಂಭಾಗದಲ್ಲಿ ಒಂದು--

ಇದಕ್ಕೆ ಒಂದು ತಗಡಿನ ಶೆಡ್ಡಿನ ಅಕಾರದ ಒಂದು ಕಂಪೌಂಡನ್ನು ನಾವು ಕಾಣಬಹುದು.